ಕೊಕೊ ಆವಾಗೆಲ್ಲ ಕೊಕೊ ಆಡೋದು ಕಬಡಿ ಆಡೋದು ಎಲ್ಲಾ ನೋಡಿದ್ರೆ ನಮ್ಗೆ ಈವಾಗ್ಲು ಆಡ್ಬೇಕನ್ಸುತ್ತೆ ಬಟ್ ಇವಾಗ ಯಾರು ಸಿಗ್ತಾ ಇಲ್ಲ.

ನೀರಾಕ್ತಾ ಇರಿ ಎಲ್ರಿಗೂ ನಮಗೊಂದು ಸುಂದರವಾದ ಗಾಳಿ ಸಿಗುತ್ತೆ ಅದರಿಂದ ಸುಂದರವಾದ ವ್ಯೂ ಸಿಗುತ್ತೆ.

ಮೀನುಗಳು ಗಿಡಗಳು ನೋಡಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ವೆ ಮತ್ತೆ ಅದರಲ್ಲಿ ಬೇ ಹೂಗಳು ಇದಾವೆ.

ಇದು ರಾಯಚೂರು ಪೋರ್ಟ ಪ್ಲೀಸ್ ಬಾಳ ಈ --

ಇದು ಒಂತರ ವಾಹನಗಳ ಬಿಡಿ ಭಾಗಗಳು ಬಿದ್ದಾಗಿದೆ ಎಲ್ಲಾ ತರಹದ ವಾಹನಗಳ ಬಿಡಿ ಭಾಗಗಳು ರೆಡಿ ಮಾಡಿ ಒಂದು ಜಾಗದಲ್ಲಿ ಇಟ್ಟ ಹಾಗೆ ಕಾಣುತ್ತೆ ಪ್ರತಿವಂತರದ್ದು ಇದೆ ಬೇರೆ ಬೇರೆ ಡಿಸೈನಲ್ಲಿ ದಾವೆ.